ಹ ನಂದ ಆಯಿತು ಮತ್ ಎಂತ special? .

ಹಾ ನಮ್ಗೆ ಇವತ್ತು ಒಂದ ಸಾರು ಮತೊಂದ ಪಲ್ಯ ನಿಮ್ಗೆ?

ಹೌದ special ಎಂತಿಲ್ಲ ಮತ್ತೆ ಈಗ ರಜೆ ಅಲ್ಲ ನಿಮ್ಗೆ? ಆ ಹೌದು ನಮ್ಗೆ ಈಗ exam ಮುಗೀತು ಹಾಗೇ ರಜೆ.

ಹೌದಾ ಎಲ್ಲಿಗಾದ್ರೂ plan ಇಲ್ವಾ ಹೊರಗೆ ಹೊರಗಡೆ ಹೋಗೋದು travel ಮಾಡುದು .

ನಂಗೆ plan ಉಂಟು ಹೋಗೋಣ ನೀವು free ಇದ್ದೀರಾ?

ಆ ನಮ್ಗೆ ಸ ರಜೆ ಉಂಟು ಈಗ ಎಲ್ಲಿಗಾದ್ರೂ travel ಮಾಡುವಾ ಇತ್ತು. ಆ ನಂಗ್ ಕೂಡಾ ಹಾಗೇ ಹೋಗ್ಬೆಕು ಅಂತ ಉಂಟು ಯಾರದ್ರೆ company ಗೆ ಇದ್ರೆ ಹೋಗುವ ಅಂತ. ಹೌದಾ ಯಾವದ್ರಲ್ಲಿ travel ಆದ್ರೆ ಯಾವದ್ರಲ್ಲಿ ಮಾಡೋದ್ ನೀವು? bike ಲಿಯಾ? ಆ ಇಬ್ರಿದ್ರೆ bike ಆಯಿತ ಅತವಾ . ದೂರದ place ಗೆ ಎಲ್ಲಾ travel ಮಾಡುವಾಗ ಅದೆ bike safety ಇರಲ್ಲಾ. ಆ ಹೌದು ಅಲ್ಲ ಆತರ ನಾವು ಅಂದ್ರೆ long distance ಅಂತ ಹೇಳಿದ್ರೆ ನಮಗೊಂದ ಸ್ವಲ್ಪ ಒಂದು Three hundred ಒಳಗಡೆ ಆದ್ರೆ ಹೋಗಿ ಬರ್ಬೋದು bike ಅಲ್ಲಿ ಖುಷಿ ಅದೊಂದ ಖುಷಿ ಆಗ್ತದಲ್ಲ ಹೋಗ್ಲಿಕ್ಕೆ.

ಅದೇ ಅದೇ ಇಬ್ರಿಗೂ bike ಬಿಡ್ಲಿಕ್ಕೆ ಬರಬೇಕು ಮಾತ್ರ heavy ಆಗ್ತದೆ.

ಒಬ್ಬರಾದ್ರೆ heavy ಆಗ್ತದಲ್ಲಾ change ಮಾಡ್ತಾ ಇದ್ದರೆ .

ಅದ ಇಬ್ಬರಿಗೆ ಸ ಬರಬೇಕು bike ಬಿಡಲಿಕ್ಕೆ ಆವಾಗಾ correct ಆಗ್ತದ.

ಹ ಅದು ಹೌದು ಮತ್ತೆ ಈಗ ಮಳೆ ಇಲ್ಲಲಲಾ ಅದೊಂದು problem ಇಲ್ಲ ಇಲ್ಲದ್ರೆ . ಮಳೆ ಎಲ್ಲಾ ಇದ್ರೆ ಬೇರೆ bike ಬಿಟ್ಟು ಬೇರೆ bike ಲೆಲಾ ಹೋಗೋದದ್ರೆ ಮಜಾ ಇರುತ್ತೆ ಇದ್ರಲ್ಲದ್ರೆ

ಹೌದ ಅದಿ ಮಳೆ ನೀರು ಕಣ್ಣಿಗೆಲ್ಲ ಬಡ್ದ್ರೆ ಮತ್ತೆ ಬಿಡ್ಲಿಕೆ ಆಗುದಿಲ್ಲ ಹೌದು. ಬೇರೆ Four wheeler ಅಲ್ಲಾದ್ರೆ ಮಳೆ ಎಲ್ ಬೀಳಿಕಿಲ್ಲಾ travel ಒಂತರಾ.

ಅದೊಂದ ಗಮ್ಮತ್ ಅಲಾ ಎಲ್ಲಾ ಹಾಕಿ ಅದ್ರ ಮಳೆಯ sound ಹಾಗೆಲ್ಲಾ ಹೋಗುದೆ ಒಂದ್ ಮಜಾ ಅಲಾ.

ಹ ನಾವ್ ಹೋಗೋನ?

ಒಂದ್ ನಾಕ್ ದಿವ್ಸ ಬಿಟ್ಟು ಒಂದು free ಆದ್ವಗಾ ಹೇಳಿ ಒಂದು plan ಮಾಡುವ .

ಹಾ ಹೌದು ಇಲ್ಲಾದ್ರೆ ನಮ್ಗೆ ಹೇಳಿದ time ಲಿ ಬರಲಿಕೆ ಆಗುದಿಲ್ಲ plan ಇಲ್ಲದ್ರೆ.

ಈಗ winter ಕೂಡಾ ಅಲಾ ಒಳ್ಳೇ ಆಗುತ್ತೆ ಅಂದ್ರೆ.

ಆಕ್ಕಡೆ ಎಲ್ಲಾ ಆ side place ಗೆ ಎಲ್ಲಾ ಹೋಗ್ಲಿಕ್ಕೆ correct time ಮಾತ್ರ ಇದು. ಹೌದು ಅಂದ್ರೆ trekking place ಕೂಡಾ ಹಾಗೆ just ಹೋಗುದ ಸ್ವಲ್ಪ ಬೇಗ ಹೋಗ್ಬೇಕಾಗ್ತದೆ.

ಬೇಸಿಗೆ ಕಾಲಿ~ ಬೇಸಿಗೆ ಕಾಲಕ್ಕೆಲ್ಲ tra~ ಇದ್ ಮಾಡ್ಲಿಕ್ಕೆ trekking ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಕ್ತದೆ ಇದು. ಚಳಿಗಾಲ ದಲ್ಲೆಲ್ಲ ಒಂತರಾ ತಂಪ ಇರ್ತದಲ್ಲ ಹಾಗಾಗಿ trekking ಮಾಡಿದ್ದ ಗೊತ್ತಾಗಲ್ಲ.

ಇದೀಗ ಮತ್ತೊಂದ ಫ್~ ನಮ್ಗೆ falls ಗೆ ಎಲ್ಲಾ ಹೋಗಬಹುದು ಒಂದು ಲೆಕ್ಕದಲ್ಲಿ ಇದೀಗ . ಸ್~ summer ಗೆ ಹೋದ್ರೆ ಒಳ್ಳೇದು ಒಂತರಾ ಇದ ಟ್ರವೆ~ travel ಮಾಡಿ ಮಾಡಿ.

ಸುಸ್ತ ಆಗೀರ್ತದ mind fresh ಆಕ್ತದಲ್ಲ.

ಸದ್ಯದಲ್ಲಿ ಎಲ್ಲಿಗಾದ್ರೂ ಹೋಗಿದ್ರ ನೀವು? ಯವದದ್ರು ಹೌದಾ ಎಲ್ಲಿಗೋದ್ರಿ . ನಾ~ ನೋ~ ಇಲ್ಲಿಗೆ ಹೊದ್ದು Bandaje falls ಕೇಳಿ ಗೊತ್ತುಂಟ? ಕೇಳಿದ್ದೀರಾ Bandaje falls ?

ಅದಲ್ಲಿ ಅದು ನಮ್ಮ ಗ~ ghat section ಕಳ್ದು Charmady ghat ಹಾ ಹೌದ್ ಹೌದ್ Chikmagalur side ಅಲ್ಲೆ ಒಂದು ಸ fourteen kilometer trekking ಉಂಟು ನಮ್ಗೆ. ಹೌದಾ ಅನುಭವ ಹೇಗಿತ್ತು? ಅನುಭವ ಬಯಂಕರ ಅಂದ್ರೆ ಅದು wander full experience ಅಂತ ಹೇಳಬೇಕು ಆ ದಿನಾನ ನಾವು ಬೇಳಗ್ಗೆ ಒಂದ್ ಎಳಗಂಟೆಗೇ ಎತ್ತಿದ್ದೇವೆ ಅಲ್ಲಿಗೆ spot ಗೆ ಅಂದ್ರೆ starting point ಗೆ.

ಅಲ್ಲಿಂದ ಮತ್ತೆ ನಂದು ತಿಂಡಿ food ಮಾಡಿ ಎಲ್ಲಾ ಬೇಕಾದ್ದು ನಾವು fruit ಸ ಅದನ್ನೆಲ್ಲ ತೆಕೊಂಡು ಹೊದ್ದೇವು ಅ~ ಅಲ್ಲಿ trekking start ಮಾಡುವಾಗ ಅಂದ್ರೆ ಅಲ್ಲಿ ಮೇಲೆ ಏನಿಲ್ಲ ಅಲಾ ಅಷ್ಟು ದೂರಕ್ಕೆ ಹೋಗ್ಬೇಕಲಾ.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 ಈಗ ಮಾಡಿಲ್ಲಾ ಮತ್ ಮಾಡಬೋದ ಅಂದ್ರೆ forty ಹ~ ಹದ್ನಾಲ್ಕ kilo meter ಹೇಳಿದಲ್ ನೀವು.

ಅಸ್ಟು ದೂರ ಎಲ್ಲಾ ಮಾಡ್ಬೋದ ಮಾರೇ trekking ?

ಅದು heavy ಆಗ್ತದ ಮಾತ್ರ ಸ್ವಲ್ಪ ನಾವೆಲ್ಲಾ friends ಹೋದ್ದು.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 Re~ reach ಆಗುವಾಗ ಮೇಲ್ಗಡೆ.

ಒಂದ್ ಎರ್ಡೂವರೆ ಗಂಟೆ ಬೇಕು reach ಆಗ್ಲಿಕೆ ಜಾಸ್ತಿ .

ಎರ್ಡೂವರೆ ಗಂಟೆ ಬೇಕಾ ಹದ್ನಾಲ್ಕ kilo meter ಹೋಗ್ಲಿಕೆ .

ಒಮ್ಮೆ ಹಾಗಾದ್ರೆ correct ಆಗಿ plan ಮಾಡಿಕೊಂಡು trekking ಮಾಡುವಲಾ.

ಆ ಹ ಮಾಡುವ ಮಾತ್ರ safety kit ಎಲ್ಲಾ ಹಿಡ್ಕೋಬೇಕಾಗ್ತದ ಕೆಲವಲ್ಲಾ ಆದ್ರೆ muscle catch ಅಂತವೆಲ್ಲ ಆದ್ರೆ.

ಅದೆ muscle catch ಸಮಸ್ಸೆ ಆಗ್ತದ ಮತ್ತೆ. ಸ್ವಲ್ಪ ಒ~ ಒಂದಿನಾ plan ಮಾಡಿ. ನಾವು .

Okay okay ಹಾಗಾದ್ರೆ . ಆ ಸರಿ okay bye .

ಹಾ ಇವತ್ತೊಂದು ಇದಕ್ಕೊಗಿದ್ದೆ interview ಗೆ ಹೋಗಿದ್ದೆ ಅದ್ ಎಂತ ಆಯ್ತು ಅಂತ ಹೇಳಿದ್ರೆ ನಾನು ಹೋಗಿದ್ದೆ ಬೇರೆ ಕೆಲ್ಸಕ್ಕೆ ಇವರು ನನ್ನನ್ನು ಸೇರಿಸ್ಕೊತಾರೆ ಅಂತ ಹೇಳುದೇ ಬೇರೆದಕ್ಕೆ ಮೊದ್ಲಿಗೆ ಎಂತ job ಎಂತ ಕೆಲ್ಸ ಅಂತ ಹೇಳಿಲ್ಲ ಆ ನಾನು, ಒಟ್ಟು ಏನು ಎಂತ ಹೇಳ್ತಾರೆ ಅಲ್ಲ ಮೊದಲನೆ ಸುತ್ತು ಎರಡನೇ ಸುತ್ತು ಅಂತ interview ಗಿಂತ ಮುಂಚೆ ಹಾಗೆ ಹೋಗ್ತಾ ಇದ್ದೆ ಎಲ್ಲ ಆಯ್ತು clear ಆಯ್ತು ಎಲ್ಲ ಸರಿ ಆಯ್ತು ಮತ್ತೆ ನೋಡ್ತೇನೆ ಈ ಇದ್ರಲ್ಲಿ ಈ interview ಅಲ್ಲಿ ಕೇಳುದು ಅಲ್ಲಾ, ನಿಮ್ಗೆ ಕೆಲ್ಸದ್ ಅನುಭವ ಇಲ್ಲಲ್ಲಾ ನಿಮ್ಗೆ ಈ ತರ manager post ಗೆ ಹೇಗೆ apply ಮಾಡಿದ್ರಿ ಅಂತ, ನನಗೆ ಆಗ shock ನಾನು ಯಾವಾಗ ಮರ್ರೆ manager post ಗೆ ನಾನು ಇದಕ್ಕೆ apply ಮಾಡಿದ್ದಲ್ಲ ಅಂದ್ರೆ clerk post ಗೆ apply ಮಾಡಿದ್ದು ಇದು ಎಂತ manager , Post ಗೆ ಆಯ್ತು ಅಂತ ಹೇಳಿ ಮತ್ತೆ ಕೇಳಿದೆ sir ಹೀಗಿಗೆ ವಿಷಯ ಅಂತ ಹೇಳಿದೆ ಅಂದ್ರೆ ಅವ್ರಿಗ್ ನಾವು ಬಿಟ್ಟ್ ಕೊಡಬಾರದಲ್ಲ ಗೊತ್ತಿಲ್ಲದೇ apply ಮಾಡಿದ್ದು ಅಂತ ಹೇಳಿ ಆಗ ಎಂತ ಮಾಡಿದ್ದು ನೋಡಿ sir ನಾನು ಈಗ ಇಷ್ಟು clear ಮಾಡ್ಕೊಂಡು, ಬಂದಿದ್ದೇನೆ ಅಂತ ಅಂತಿದ್ದಾರೆ ಅಂದ್ರೆ ಈ ಎಲ್ಲಾ ಸುತ್ತು ನಾನು ಮುಗಿಸ್ಕೊಂಡು ಬಂದಿದೇನೆ ಅಂತ ಹೇಳಿದ್ರೆ ನನಗೆ ಒಂದು ಅರ್ಹತೆ ಅಂತ ಉಂಟು ಹಾಗೆ ನೀವು ತಗೋಬೇಕಾಗ್ತದೆ. ಇಲ್ಲ ನಿಮಗೆ ನೋಡಿ ನಮಗಿಂತ ಯಾರಾದ್ರೂ ಒಳ್ಳೆ ಅರ್ಹತೆ ಇರುವವರಂತಾದ್ರೆ ಅವರನ್ನು ನೀವು select ಮಾಡ್ತೀರಾ, ಹಾಗೆ ಹೇಳಿ ಏನೋ ಒಟ್ಟು ಹೇಳಿದ್ದು ಅಂದ್ರೆ ನಮ್ಮ ಒಂದು mistake ಆಗಿದೆ ನನ್ನಿಂದ ತಪ್ಪಾಗಿದೆ ಅದನ್ನು ತೋರಿಸ್ಕೊಬಾರ್ದು ತೋರಿಸ್ಕೊಟ್ರೆ ಹೋಯ್ತು ಹಾಗೆ ಆದ್ರೆ interview ಅಲ್ಲಿ ಹೇಗಂದ್ರೆ ನಾವು ಎಷ್ಟು ಧೈರ್ಯದಲ್ಲಿ ಮಾತಾಡ್ತೇವೆ ಮತ್ತೆ ನಾವು, ಮಾತಾಡುವ ತರ್ಕ ಹೇಗಿರ್ತದೆ ನೋಡ್ತಾರೆ ಅದು ಭಯಂಕರ ಏನೋ ಮುಖ್ಯ ಆಗ್ತದೆ. ಈಗ ಕೆಲವ್ರೆಲ್ಲ ಹೇಳ್ತಾರೆ ನಂಗೆ ಕನ್ನಡದಲ್ಲಿ ಮಾತಾಡ್ಬೇಕು ಮರ್ರೆ ನನಗೆ English ಅಲ್ಲಿ ಮಾತಾಡ್ಲಿಕ್ಕೆ ಬರುದಿಲ್ಲ ಅಂತ, ಹಾಗೆ ಅಲ್ಲ English ಅಲ್ಲಿ ಮಾತಾಡ್ಲಿಕ್ಕೆ ಬರುದಿಲ್ಲ ಅಂದ್ರೆ ಅದನ್ನು ಬೇಕಿದ್ರೆ ಅವ್ರು ಮತ್ತೇ ಕಲೀಬೋದು ಒಟ್ಟು ಇವ್ರಿಗೆ ಎಂತ ನೋಡುದ್ ಗೊತ್ತಾ ಇವರು ನಮಗೆ ನಾವು ಎಷ್ಟು ಧೈರ್ಯದಲ್ಲಿ ಮಾತಾಡ್ತೇವೆ ನಾವು ಮಾತಾಡುವ ಶೈಲಿ ಹೇಗಿರ್ತದೆ ಮತ್ತೆ ನಮ್ಮ ಒಂದು ತರ್ಕ ಹೇಗಿರ್ತದೆ ಅಂದ್ರೆ ಈಗ for a ಒಂದ್ ಉದಾಹರಣೆಗೆ ಒಂದು bottle ಅಲ್ಲಿ ನೀರು ಇರ್ತದೆ ಆ ನೀರಲ್ಲಿ ಎಷ್ಟು ನೀರು ಉಂಟು ಅಂತ ಕೇಳ್ತಾರೆ ನಾವೆಂತ ಹೇಳ್ತೇವೆ ಅರ್ಧ ನೀರು ಉಂಟು ಅಂತ ಹೇಳ್ತೇವೆ ಇನ್ನು ಕೆಲವರು ಹೇಳ್ತಾರೆ ಅರ್ಧ ನೀರಿಲ್ಲ ಅಂತ ಎರಡು ರೀತಿ ಬರ್ತದೆ. ನಾವು ನೋಡುವ ದೃಷ್ಟಿಕೋನ ಬೇರೆ ಇರ್ತದೆ ಹಾಗೆ ಅವ್ರ್ ಕೆಲವೊಬ್ರು ಕೆಲವೊಂದು company ಗಳಿಗೆ ಎಂತ ಅಂತ ಹೇಳಿದ್ರೆ ಅರ್ಧ ನೀರು ಇರ್ಬೇಕು ಇನ್ನು ಕೆಲವರಿಗೆ ಹೇಗೆ ಅಂತ ಹೇಳಿದ್ರೆ ಅರ್ಧ ನೀರು ಇರ್ಬಾರ್ದು ಅಂತ ಅಂದ್ರೆ ಅವ್ರಿಗೆ ಹೇಗೆ ಬೇಕು ಆ ತರ ಇದ್ದಾರಾ, ಬಂದಿರುವಂತ ವಿದ್ಯಾರ್ಥಿಗಳು ಅಥವಾ ಏನು ಆಕಾಂಕ್ಷಿಗಳು ಉದ್ಯೋಗ ಆಕಾಂಕ್ಷಿಗಳು ಆ ತರ ಇದ್ದಾರಾ ಅವರು ನೋಡುದು ಅವ್ರಿಗೆ ಹೇಗೆ ಬೇಕು ಹಾಗೆ ಅವರು ಮಾತಾಡ್ತಾರೆ ಅಂದ್ರೆ ಆ select ಮಾಡ್ತಾರೆ ಹಾಗೆ ಮತ್ತೆ ಒಂದು, ವಿಷಯ ಎಂತ ಅಂದ್ರೆ ಯಾವ ಕೆಲಸ ಸಿಕ್ಕಿದ್ರು ನಮ್ಮಕೆಲಸ ಏನು ಇರ್ತದೆ ಅಂತ ಅನ್ಬಿಟ್ಟು ನಾವು ನೋಡಿಕೊಂಡು ಹೇಗೆ ಮಾಡ್ಬೇಕಂತ ನೋಡಿಕೊಂಡು ಮತ್ತೆ ಅದಕ್ಕೆ apply ಮಾಡ್ಬೇಕು ಇಲ್ಲದ್ರೆ ನನ್ನ ತರ ಆಗ್ತದೆ ಅಷ್ಟೇ ಸುಮ್ಮನೆ ಹೋಗಿ ಬಂದಾಗೇ ಆಯ್ತು ನಂಗೆ ಆದರು, ಒಂದು ನನಗೆ ಒಂದು ಅನುಭವ ಆಯ್ತು ಅಷ್ಟೇ ಹಾಗೆ ಇನ್ನ ಏನ್ ಅಂತ ಹೇಳಿದ್ರೆ ನಮ್ಮ ಈ ಎಂತ ಹೇಳ್ತಾರೆ ಈ sales ಅಂತ ಹೇಳ್ತಾರೆ ಅಲ್ಲ ಈ ಮಾರಾಟ ಮಾಡುವಂತದ್ದು marketing ಅಂತ ಹೇಳ್ತಾರೆ ಆ ಒಂದು ಕೆಲ್ಸಕ್ಕೆ ಹೋಗಿದ್ದು ಅಲ್ಲಿ ಹೋಗುವಾಗ ನಾನ್ ಸುಮ್ಮನೇ ಹೋಗಿ lang:Foriegn interview lang:Foriegn ಕೊಟ್ಟು ಬರುವ ಸಿಕ್ಕಿದ್ರೆ ಸಿಕ್ಕಿತು ಕೆಲಸ ಅಂತ ಹೇಳಿ ಹೋಗಿದ್ದು ಅದು ನೋಡಿದ್ರೆ ಅವ್ರಿಗೆ full ಜನ ನನಗೆ ಖುಷಿ ಆಯ್ತು ಮರ್ರೆ ನೀವು ಇಷ್ಟು ಚಂದ ಮಾತಾಡ್ತಿರಲ್ಲ, ಅಂತ ಹೇಳಿ ನನಗೆ ಹೇಳಿದ್ರು ಮತ್ತೆ ನೋಡುವಾಗ ಎಂತ salary ಬರಿ ಕಡಿಮೆ ಸಂಬಳ ಎಷ್ಟು ಮರ್ರೆ ಒಂದು ಹದಿನೈದು ಸಾವಿರ ಇರ್ಬಾರ್ದಾ ವ ತಿಂಗಳಿಗೆ ನೋಡಿದ್ರೆ ಹತ್ತು ಸಾವಿರ ಕೊಡ್ತಾನೇ full ಖುಷಿ ಆಯ್ತು ನಿಮಗೆ ನಾವು ಹತ್ತು ಸಾವಿರ ಕೊಡ್ತಾರೆ ಅಂತ ನಂಗೆ, ಇದೆಂತ ಮರ್ರೆ ಹತ್ತು ಸಾವಿರ ಕೊಡುದು ಇವರು ಅಂತ.

hi ಮಣಿ ಅವ್ರೆ ಹೇಗಿದ್ದೀರ? ಹಾ ನಾನ್ ಚೆನಾಗಿದಿನಿ ಹೇಗಿದ್ದೀರ ಪ್ರಿಯ ನೀವು? ಹಾ ನಾನು ಆರಾಮ್. ಮತ್ತೆ ನಿಮ್ ಕಡೆ ಮಳೆ ಜೋರ? ಹಾ ಮಳೆ ಇವತ್ತು ಬರ್ತಾನೆ ಇದೆ.

ಹೌದೌ ಹೌದು ಈ ಮಳೆ ಗೆ ಮನೇಲಿ ಬೆಚ್ಚಗೆ ಕುತ್ಕೊಂಡು ಪಕ್ಕೋಡ ತಿನ್ನೋಣ ಅನ್ಸುತ್ತೆ.

ಅದೆ ಅದೆ. ಅದೇ ಈಗ ಹಬ್ಬ ಬೇರೆ ಅಲ ಅಡುಗೆ ಮಾಡೋದು ಜಾಸ್ತಿ ಇರ್ತದೆ.

ಪಕ್ಕೋಡ ಮಾಡ್ಲಿಲ್ಲ. ಆದ್ರೆ ತಿನ್ನೋ ಮನ್ಸ್ ಆಯ್ತು ಅಷ್ಟೆ

ನಮ್ಮಲ್ಲಿ ಅಂದ್ರೆ ಈಗ ಹಬ್ಬ ಅಲ ದಿನ ಒಂದ್ ಏನಾದ್ರು ಮಾಡ್ಬೇಕು

ಆ ತರ ಏನಾದ್ರು ಒಂದು ದಿನಾ ಒಂದೊಂದು variety ಮಾಡ್ತಾ ಇದೀನಿ

ನಮ್ಮನೇಲಿ ಇದ್ರುದ್ ಪಾಯ್ಸ ಮಾಡಿದ್ವಿ. ಯಾವ್ದ್ರುದ್ ಗೋದಿ ಗೋದಿ.

ಹಾ ಅದೆ temple ಅಲ್ ಹೊದ್ರುನು ಅದೆ ಇರುತ್ತಲ್ವ ದೇವಸ್ಥಾನದಲ್ಲೆಲ್ಲ ಗೋದಿ ಸರಿ ಪಾಯ್ಸನೆ ಜಾಸ್ತಿ.

ಒಳ್ಳೇದು ಅಂತ ಅಂದ್ರೆ ದೇವಿಗೆ ಇಷ್ಟ ಅಂತಾರೆ.

ಅಕ್ಕಿ ಪಾಯ್ಸ. ನಾನ್ ಅದೆ ಏನಾದ್ರು ದಿನ ಒಂದೊಂದು ಪಾಯ್ಸ ಇಲ್ಲ ಅಂದ್ರೆ ಏನಾದ್ರು ಕ್ಷೀರ ತರ ಆ ತರ ಏನಾದ್ರು ನೈವೇದ್ಯಕ್ಕೆ

ಹಂಗೆ ದಿನ ಒಂದೊಂದ್ item ಮಾಡ್ತಾ ಇದೀನಿ.

ಇವತ್ತು ಸ್ವಲ್ಪ ಕೆಲ್ಸ ಇತ್ತು ಅಂತ ಏನು ಮಾಡ್ಲಿಲ್ಲ ಆದ್ರೆ ತಿನ್ನಕ್ ಮಾತ್ರ ಮನ್ಸ್ ಆಗ್ತಾ ಇತ್ತು ಪಕ್ಕೋಡ ಅದ್ರದೆಲ್ಲ

ನಾನು ಹಂಗೆ ನಮ್ಗ್ ಅಂದ್ರೆ ಇವತ್ತಿಂದ ಹಬ್ಬ ಆಗಿರೋದ್ರಿಂದ ನಾವ್ ಇದೆಲ್ಲ use ಮಾಡಲ್ಲ ನೀರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಹಾಕಲ್ಲ.

ಹಾಗಾಗಿ ಇಂತದ್ದೆ ಎನಾದ್ರು without onion garlic ಏನಾದ್ರು ಮಾಡ್ಬೇಕು.

ಇದು ಇವಾಗ ಪೂಜೆ ಬೇರೆ ಇರೋದ್ರಿಂದ ದಿನ.

ಹ ಅಂದ್ರೆ ಬೆಳಿಗ್ಗೆ ಒಬ್ಬಟ್ ಎಲ್ಲ ಮಾಡ್ತಾ ಕೂತ್ರೆ ಬೆಳಿಗ್ಗೆ ಆಗಲ್ಲ ಅಲ urgent ಗೆ

ಹೌದು ಹಯಗ್ರೀವನು ಚೆನಾಗಿರುತ್ತೆ ಅಲ್ವ.ಕೆಲವ್ರು ಮಾಡ್ತಾರೆ. ಹೌದ್ ಹೌದ್ ಅದೆಲ್ಲ ಬೈಸ್ಬಿಟ್ಟು ಅದೇ ಬೆಳೆಗೆಗೆ

ಮೊದ್ಲೇ ಮುಂಚಿನ್ ದಿವ್ಸ ಎಲ್ಲಾ ready ಮಾಡ ಇಡಬೇಕು .

lock down ಅದ್ ನಂತರ ಸೋಂಬೇರಿ ಅಗ್ಬಿಟಿದಿನಿ ನಾನು ಒಬ್ಬಟ್ ಮಾಡೋದ್ರಲ್ಲಿ

ನಮ್ಮಲ್ಲೆಲ್ಲ ಒಬ್ಬಟ್ಟು ಎಲ್ಲ ಯುಗಾದಿ time ಅಲ್ಲೆಲ್ಲ ಮಾಡ್ತಾರೆ .

ವರಮಹಾಲಕ್ಷ್ಮೀಗೂ ಮಾಡ್ತಾರೆ. ದೀಪಾವಳಿಗು ಮಾಡ್ತಾರೆ ನಮ್ದು ಅತ್ತೆ ಮನೇಲೆಲ್ಲ.